ಇದು ಒಂದು ದೊಡ್ಡ ಬಿಲ್ಡಿಂಗ್ ಆಗಿದೆ.

ಮತ್ತು ಇದರ ಬಾಜು ಒಂದು ಹೋಟೆಲ್ ಇದೆ.

ಊರಿನಲ್ಲಿ ಪಿ_ಒ_ಪಿ ಅನ್ನು ಮಾಡಲಾಗಿದೆ ಮ--

ಮತ್ತು ಕ ಈ ಕ ಗೇಟಿಗೆ ಸಣ್ಣ ಸಣ್ಣ ಅಲಂಕರಗಳನ್ನ ಮಾಡಿದ್ದಾ--

ಮತ್ತು ಇದರ ಮುಂದೆ ಕಾಂಪೌಂಡನ್ನು ಹಾಕಲಾಗಿದೆ.

ಇದು ಒಂದು ಹೋಟೆಲ್ ಆಗಿದೆ ಹೋಟೆಲ್ ನಲ್ಲಿ ಒಂದು ಫ್ಯಾನನ್ನು ಹಾಕಲಾಗಿದೆ ಮತ್ತು--

ಮತ್ತು ಇಲ್ಲಿ ಎರಡು ಟೇಬಲ್ ಗಳನ್ನು ಇಡಲಾಗಿದೆ ಮತ್ತು ಎಂಟು ಚೇರ್ ಗಳನ್ನು ಇಡಲಾಗಿದೆ ಟೇಬಲ್ನ ಮೇಲೆ ಗ್ಲಾಸ್ ಗಳನ್ನು ಇಡಲಾಗಿದೆ ಮತ್ತು ಜಗ್ಗು ಗಳನ್ನು ಇಡಲಾಗಿದೆ ನಂತರ --

ಇಲ್ಲಿ ಎರಡು ಬಿಳಿಯ ಕುರ್ಚಿಗಳನ್ನು ಹಾಕಲಾಗಿದೆ ಮತ್ತು ಮುಂದಗಡೆ--

ಮತ್ತು ಕಟ್ಟಿಗಳನ್ನು ಮೆಟ್ಟಿಲು ಇಳಿಯಲು ಒಂದು ಗ್ರೀನ್ ಶಡ್ಡವನ್ನು ಒಂದು ಷ್ಟ--

ಇಲ್ಲಿ ಬಿದರಿನಿಂದ ಮತ್ತು ಶಯ ಮಾಡಿದಂತಹ ಹಲವಾರು ಅ ರೂಮ್ ಗಳಿವೆ.

ಮತ್ತೆ ಒಂದು ತೆಪ್ಪು ಒಂದು ತೆಪ್ಪವಿದೆ.

ಲೈಟ ನ್ನು ಹಾಕಲಾಗಿದೆ ಮತ್ತು ಪಿ_ಓ_ಪಿ ಯನ್ನು ಮಾಡಲಾಗಿದೆ ಮತ್ತು ವಯರ್ ಇಂದ ಹಾಕಲಾಗಿದೆ.

ಅದರ ಒಳಗಡೆ ಹಲವಾರು ಮಷೀನ್ ಗಳನ್ನು ಇಡಲಾಗಿದೆ ಮತ್ತು ಮುಂದ್ಗಡೆ ಕಟ್ಟೆ ಕಟ್ಟವನ್ನು ಒಂದು ಕಟ್ಟೆಯನ್ನು ಕಟ್ಟಿದ್ದಾರೆ.

ಆ ಬ್ರಿಡ್ಜ್ ನ ಸುತ್ತಲು ಬೇಲಿಯನ್ನು ಆ ಕಟ್ಟಿದ್ದಾರೆ ಮತ್ತು ನನ್ನ ಬಂಡೆಗಳು ಇದರ ಮೇಲಿವೆ ಮತ್ತು ಒಂದು ನೀಲಿ ಫಲಕವನ್ನು ಇಲ್ಲಿ ಹಾಕಲಾಗಿದೆ.

ಇದು ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೊಪ್ಪಳ ಬ್ರಾಂಚ್ ಆಗಿದೆ.

ಮತ್ತು ಇಲ್ಲಿ ಕೆಲ ಜನರು ಆರ್_ಸಿ_ಸಿ ಯ ವರ್ಕ್ ಮಾಡ್ತಿದ್ದಾರೆ.

ಹಡಗಿನ ಮೇಲೆ ಒ ಕೆಲ ಮಹಿಳೆಯರು ಮತ್ತು ಕೆಲ ಪುರುಷರು ಕುಳಿತಿದ್ದಾರೆ.

ಇದು ಒಂದು ಲೋನ್ ಅಂಗಡಿ ಒಂದು ಶಾಪ್ ಆಗಿದೆ.

ಈ ಇದ್ರಲ್ಲಿ ಸಣ್ಣಸಣ್ಣ ಹುಳುಗಳನ್ನು ಇದ್ರಲ್ಲಿ ಹಿಡ್ದಿ ಹಾಕಿದ್ದಾರೆ.

ಇಲ್ಲಿ ಹಲವಾರು ಬಗೆಯ ಹಳೆ ಚೀಲದಿಂದ ಇದನ್ನು ಮಾಡಲಾಗಿದೆ.

ಈ ಹಿಂದ್ಗಡೆ ಸಣ್ಣ ಸ್ತ್ರೀಯರು ನಿಂತಿದ್ದಾರೆ.

ಮತ್ತು ಇಲ್ಲಿ ಕೆಲವು ಹುಡು ಹುಡುಗಿಯರು ರಂಗೋಲಿಗಳನ್ನು ಇಡ ಹಾಕುತ್ತಿದ್ದಾರೆ.

ಕೆಲವು ಹುಡುಗಿಯರು ಮಾಸ್ಕ್ ಅನ್ನು ಧರಿಸಿದ್ದಾರೆ.

ಮತ್ತು ಹುಡುಗಿಯರು ನೀಲಿ ಡ್ರೆಸ್ ಗಳನ್ನು ಧರಿಸಿದ್ದಾರೆ.

ಮತ್ತು ಒಂದು ದೊಡ್ಡ ಲೈಟಿ ಕಂಬ ಕಾಣುತ್ತಿದೆ.

ಮತ್ತು ಹಿಂದೆಗಡೆ ಒಬ್ಬ ಮನುಷ್ಯ ಕೋಟ್ ಅನ್ನು ಹಾಕಿಕೊಂಡು ನಿಂತಿದ್ದಾನೆ.

ಮತ್ತು ಅವರ ಭಾಜು ಕೆಲ ಪುರುಷರು ಮತ್ತು ಮಹಿಳೆಯರು ಫೋಟೋ ಗಳನ್ನ ತೆಗೆಸಿಕೊಳ್ಳುತ್ತಿದ್ದಾರೆ.

ಮತ್ತು ಒಬ್ಬ ಪುರುಷ ಒಂದು ಮಗುವನ್ನು ಎತ್ತಿಕೊಂಡು ನಿಂತಿದ್ದಾನೆ.

ಮತ್ತು ಒಬ್ಬ ವ್ಯ ವ್ಯಕ್ತಿಯು ಬಿಳಿ ಶರ್ಟನ್ನು ಹಾಕಿಕೊಂಡು ಇಲ್ಲಿ ಕುಳಿತಿದ್ದಾರೆ.

ನಂತರ ಇಲ್ಲಿ ಮಗ್ಗಲು ಕ ಒಂದು ಕಟ್ಟಿಗೆ ಒಂದು ಇದಿದೆ.

ಇದರ್ ಮೇಲೆ ಕೋಲ್ಡ್ ಪ್ರೆಸ್ಸ್ಡ್ ಆಯಿಲ್ ಅಂಡ್ ಅದರ್ ಆರ್ಗಾನಿಕ್ ಪ್ರಾಡಕ್ಟ್ಸ್ ಅಂತ ಬರೆದಿದ್ದರೆ.

ಮತ್ತು ಇಲ್ಲಿ ಒಬ್ಬ ಹುಡುಗ ನಿಂತಿದ್ದಾನೆ.

ಮತ್ತು ಈ ಅಂಗಡಿಯನ್ನು ಪಿ_ಒ_ಪಿ ಯಿಂದ ಮಾಡಲಾಗಿದೆ.

ಇದು ಒಂದು ಬಸ್ ಸ್ಟಾಂಡ್ ಆಗಿದೆ.

ಬಸ್ ಸ್ಟ್ಯಾಂಡ್ ಅಲ್ಲಿ ಎರಡು ಬಸ್ ಗಳು ನಿಂತಿವೆ.

ಮತ್ತು ಈ ಅಂಗಡಿಯ ಬೋರ್ಡ್ ಮೇಲೆ ಸನ್ಪ್ಯೂರ್ ಜೀರೋ ಪರ್ಸೆಂಟ್ ಕೆಮಿಕಲ್ಸ್ ಹಂಡ್ರೆಡ್ ಪರ್ಸೆಂಟ್ ಸಾಂಬಾರ್ ಎಂದು ಬರೆಯಲಾಗಿದೆ.

ಮತ್ತು ಇಬ್ಬರು ಇಲ್ಲಿ ಅ ತರ ಸ್ಯ ಸಂತೆಯನ್ನು ಮಾಡುವುದು ಇಲ್ಲಿ ಕಾಣುತ್ತಿದೆ.

ದೊಡ್ಡ ದೊಡ್ಡ ಬುಲ್ಪ್ ಗಳನ್ನು ಅಲ್ಲಿ ದೂರದಲ್ಲಿ ಹಾಕಿದ್ದಾರೆ.

ಈ ಮೇಲ್ಗಡೆ ಪಿ_ಓ_ಪಿ ಯನ್ನು ಇಲ್ಲಿ ಮಾಡಲಾಗಿದೆ.

ಮತ್ತೊಬ್ಬ ಇಂಜಿನಿಯರ್ ಕೈಯಲ್ಲಿ ಒಂದು ಹಾಳೆಯನ್ನು ಹಿಡಿದುಕೊಂಡು ನಿಂತಿದ್ದಾನೆ.

ಮತ್ತು ಕಟ್ಟಲು ಸಾರಿಗೆಯನ್ನು ಆ ಕಟ್ಟಡ ಕಟ್ಟಲು ಸಾರಿಗೆಯನ್ನು ಕಟ್ಟಲಾಗಿದೆ.

ಇಲ್ಲಿ ಹಲವಾರು ರೀತಿಯ ಗಿಡಗಳು ಮತ್ತು ಕೆಂಪು ಮಣ್ಣಿನಿಂದ ಕೂಡಿದ ಪ್ರದೇಶ--